ಇಲ್ಲಿ ಪ್ರವೇಶ ನೀಷೆದ್ ಅಂತ ಗ್ರೇಟ್ ಗೇಟ್ ಅಲ್ಲಿ ಬೋರ್ಡ್ ಆಕಿದರೆ. ಅಂದರೆ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅಂತ ಆದ್ರೂ ಸಹ ಅದ್ರು ಒಳಗಡೆ ಕೆಲವರು ನೆಡುಕೊಂಡು ಓಗ್ತಾಯಿದರೆ.

ಮನೆಗೆ ಹಾಕಲಿಕ್ಕೆ ಮ್ಯಾಟು ಗಳು ತುಂಬಾ ಚನ್ನಾಗಿ ಇದ್ದಾವೆ ಉಲ್ಲನ್ ಇಂದ ಮಡಲ್ಪಟ್ಟಿವೆ ಅಂತ ಕಾಣುಸ್ತ ಇದೆ. ಒಂದರ ಮೇಲೆ ಒಂದು ನೀಟಾಗಿ ಜೋಡಿಸಿದ್ದಾರೆ. ಕಲ್ ಕಲರ್ ಮ್ಯಾಟು ಗಳನ್ನ ಕಲ್ ಕಲರ್ ಡಿಸೈನ್ ಮಾಡಿ--

ಈ ಕೇಕ್ ಮುಂದೆ ತುಂಬಾ ಚನ್ನಾಗಿ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಇದೆ ವೈಟ್ ಕಲರ್ ಕ್ರೀಮ್ ಯಿಂದ ಹಾಗು ಮೇಲಗಡೆ ಹಾರ್ಟ್ ಶೇಪ್ ಯಿಂದ ಒಂದ ಡಿಸೈನ್ ಮಾಡಿರವಂತಾಗಿರಬಹುದು ಎಲ್ಲಾ ರೌಂಡ್ ಶೇಪ್ ಆಗಿರಬಹುದು.

ಇದು ಟಿಕೆಟ್ ಇದು ಟಿಕೆಟ್ ಬುಕಿಂಗ್ ಕೌಂಟರ್ . ಮುಂಚೆ ಹೊರಡುವಂತ--

ಮುಂಚೆ ಹೊರಡುವ ಎಲ್ಲಿಗಾರು ಹೊರಡ ಹೊರಟರೆ ಅದಕ್ಕಾಗಿ ಮುಂಚಿತವಾಗಿ ಟಿಕೆಟ್ ಅನ್ನು ಜನಗಳು ಬುಕ್ ಮಾಡುವಂತ ಕೌಂಟರ್ ಇದಾಗಿದೆ. ಇಲ್ಲೇ ಯೇ ಬ್ಲೂ ಕಲರ್ ಹಾಗು ಬ್ಲೂ ಕಲರ್ ಎರಡು ದುಶ್ಟಬಿನ್ ಗಳನ್ನೂ ಇಟ್ಟಿ --

ಒಂದು ಪ್ರೈವೇಟ್ ಬಸ್ ಆಗಿದೆ. ಕುನ್ವಾರ್ ಅಂತ ಈ ಬಸ್ ಹೆಸರು ಪಿಂಕ್ ಕಲರ್ ಅಲ್ಲಿ ಪಿಂಕ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಇದೆ ಮುಂದೆಕಡೆ ಇಬ್ಬರು ಜನ ಇದಾರೆ ಪಕ್ಕದಲ್ಲಿ ಒಂದು ಆಟೋ ಇದೆ.

ಇದು ಮೊಬೈಲ್ ಅಂಗಡಿ ಅಂತನೆ ಹೇಳಬಹುದು ಬರಿ ಫುಲ್ ವಿವೊ ಮೊಬೈಲ್ ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ .

ಮೇಲಗಡೆ ಒಂದ ಆರು ಕೆಳಗಡೆ ಒಂದ ಆರು ಮತ್ತೆ ಇನ್ನು ಕೆಳಗಡೆ ಒಂದ ಆರು ಹದಿನೆಂಟು ಮೊಬೈಲ್ ಅನ್ನು ಜೋಡ್ಸಿ ಇಟ್ಟು ಮಾರಾಟ ಮಾಡತ್ತಾ ಇದ್ದಾರೆ ಅಂತ ಕಾಣಸ್ತಾ ಇದೆ.

ಕಾಳುಗಳು ಕಾರದ ಕಾಳುಗಳು ಹಾಗಿ ವೈಟ್ ಕಲರ್ ಸೋಂಪಾ ಪುಡಿ ಲಡ್ಡು ಇನ್ನಿತರ ಬೇಳೆ ಚಕ್ಲಿ ಇತರ ಐಟಮ್ಸ್ ಇಲ್ಲಿ ಜೋಡಿಸಿದ್ದಾರೆ ಗ್ಲಾಸ್ ಒಳಗೆ.

ಇಲ್ಲಿ ಒಬ್ಬ ಮನುಷ್ಯ ಒಂದು ಟೇಬಲ್ ಮೇಲೆ ಬಟ್ಟೆಯನ್ನು ಐರನ್ ಮಾಡುತ್ತಿರುವ ದೃಶ್ಯ ಕಾಣಿಸುತ್ತಿದೆ.